ಈಗ ನಾನು ನೋಡಿದ ಚಿತ್ರದಲ್ಲಿ ಉಂಟಲ್ಲ ಅಮೃತ್.

ಓ ನಾನು ನೋಡುವ ಚಿತ್ರದಲ್ಲಿ ಉಂಟಲ್ಲ ಈ ಒಂದು ದೊಡ್ಡ ಅಂಗಡಿ ಉಂಟು ಅಲ್ಲಿ ಟೆಡ್ಡಿ ಬೇರ್ --

ಆಚೆ ಈಚೆ ಗಿಡಮರಗಳೆಲ್ಲ ಉಂಟು ಒಳ್ಳೆ ವೆದರ್ ಉಂಟು ತುಂಬಾ ಹಾರ್ಡವರ್ಕ್ ಮಾಡ್ತಾ ಇದ್ದಾರೆ.

ನಿಮ್ಗೊತ್ತಲ್ಲಾ ಎ.ಟಿ.ಎಮ್ ಎಲ್ಲಾ ದುಡ್ಡ್ ತಗೆಯೋದೆಲ್ಲಾ ಗೊತ್ತಲ್ಲ ಈಗ. ಏವನ್ ಸ್ಕೂಟಿ ಉಂಟು ಎದ್ರು.

ಇಲ್ಲಿ ಕನ್ನಡದಲ್ಲಿ ಸಹ ಕರ್ನಾಡ್ ಸೂಪರ್ ಮಾರ್ಕೆಟ್ ಅಂತ ಬರೆದಿದ್ದಾರೆ ಇನ್ --

ಕಾಯ್ತಾ ಇದ್ದಾರೆ. ಅಲ್ಲಿ ಮ್ಯಾನೇಜರು ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಪ್ಪ --

ತುಂಬಾ ಆಸೆ ಬಿಡೋರ್ ಅಲ್ಲ ಇಲ್ಲಿ ನೋಡಿ ಮಾರೆ. ಬಂಗುಡೆ ಉಂಟು ಮಾಲು ಉಂಟು ಎಲ್ಲ ಬಗೆಬಗೆಯ ಮೀನು ಉಂಟು ಮಾರೆ.

ಅಹ್ ಒಂದ್ ಶರ್ಟ್ ಡಾಕ್ಟರ್ ಹಾಕೊಳ್ಳತ್ತಾರಲ್ಲಾ ಅದೊಂದು ಹಾಕೊಂಡು ಮತ್ತೆ ಬ್ಯಾಗ್ ಹಾಕೊಂಡ್ ಹೋಗತ್ತಾ ಇದಾರೆ ಗಾರ್ಡನ್ ಒಳ್ಳೆ ಉಂಟು ಯಾವದೋ ಕಾಲೇಜ್ ಅಥವಾ ಶಾ --

ಅವ್ರು ಮೋಸ್ಟ್ಲಿ ಈ ಬುಕ್ಕನ್ನು ಓದಿ ಅಂತ ನಮಗೆ ಹೇಳತ್ತಿದ್ದಾರೆ ಏನ.

ಒಳ್ಳೆ ಗಾರ್ಡನು ದೊಡ್ಡ ಕಂಬ ಎಲ್ಲಾ ಉಂಟು ತುಂಬಾ ಮರಗಿಡಗಳೆಲ್ಲಾ ಉಂಟು ತುಂಬಾ ಮೈದಾನ ತುಂಬಾ ಗ್ರೀನ್ ಗ್ರೀನ್ ಉಂಟು.

ಯಾವ ಜಲಪಾತ ಅಂತ ಗೊತ್ತಾಗತ್ತಾ ಇಲ್ಲಾ ತುಂಬಾ ಬಂಡೆ ಎಲ್ಲಾ ಉಂಟು.

ಟೀಚರ್ಸ್ ಸಾ ಮಾಸ್ಕ್ ಹಾಕಿದ್ದಾರೆ ಮಕ್ಕಳ್ ಸಾ ಮಾಸ್ಕ್ ಹಾಕಿದ್ದಾರೆ ಈ ಕರೋನಾ ವಾಪಸ್ ಬಂತಲ್ಲಾ ಮಾರೆ. ಮಾಸ್ಕ್ ಈಗಾ ಅವಶ್ಯಕವಾಗಿದೆ.

ಒಂದ್ ಸಣ್ಣ್ ಮನೆ ತರ ಎಲ್ಲಾ ಉಂಟಪ್ಪಾ ದೊಡ್ಡದ್ ದೇವಸ್ಥಾನದ್ ಎಂಟ್ರೆನ್ಸ್ ತೋರ್ ತ್ತಾ ಉಂಟು.

ನಾನಿಗೆನ್ ತೋಟ ಏನ್ ನೋಡತ್ತಾ ಇದ್ದೇನೆ ಚಂದ ಉಂಟು ಮರೆ ಗಿಡಗಳೆಲ್ಲಾ ಉಂಟು .

ಇದು ಯಾವದೋ ಒಂದು ದೊಡ್ಡ ಹಾಲ್ ಮಾರೆ.

ಆಚೆ ಬದಿದ್ ಯಾವದೋ ಒಂದು ಸ್ಟೋರ್ ನೋಡತ್ತಾ ಇದ್ದೇನೆ ಬಾಳೆಹಣ್ಣು ಉಂಟು --